ಬಹಳ ಚೆನ್ನಾಗಿದೆ ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಬಹಳ ಚೆನ್ನಾಗಿದೆ ಧನ್ಯವಾದಗಳು.

ಬಹಳ ಚೆನ್ನಾಗಿ ಕಾಣುತಿದೆ ಧನ್ಯವಾದ.

ಎಲ್ಲ ಇದೆ ನೋಡೋದಕ್ಕೆ ಅಪರೂಪವಾಗಿದೆ ಧನ್ಯವಾದ.

ಈ ಚಿತ್ರದಲ್ಲಿ ಕಲ್ಲಿನ ಮೇಲೆ ಕೆತ್ತಿರುವ ಒಂದು ಶಿಲೆ ಇದೆ ಶಿಲೆಯ ಮೇಲೆ ಒಬ್ಬ ಒಂದು ಆನೆ ಇದೆ ಆನೆಯ ಮೇಲೆ ಒಬ್ಬ ವ್ಯಕ್ತಿ ಇದ್ದಾನೆ ವ್ಯಕ್ತಿಯು ಆನೆಯನ್ನು ಓಡಿಸ್ತಾ ಇದ್ದಾನೆ

ಕಲ್ಲು ಬಂಡೆ ಇದ್ದಾವೆ ಕಲ್ಲಿನ ಮಧ್ಯೆ ಹೋಗುವುದಕ್ಕೆ ಒಂದು ದಾರಿ ಇದೆ ನೋಡುವುದಕ್ಕೆ ತುಂಬಾ ಅಪರೂಪವಾಗಿದೆ ಧನ್ಯವಾದ.